ಮಹಿಳೆಯರು ಹಾಗು ಪುರುಷರು ಕಬ್ಬಿಣದ ಚೇರ್ ಗಳ ಮೇಲೆ ಕುಳಿತುಕೊಂಡಿದ್ದಾರೆ.

ಇದು ಒಂದು ಕಲ್ಟ್ ಫಿಟ್ ಜಿಮ್ ಬಿಲ್ಲಿಂಗ್ ಪಾಯಿಂಟ್ ಆಗಿದೆ.

ಒಬ್ಬ ವ್ಯಕ್ತಿಯು ಬೈಕ್ ನ ಮೆಲೆ ಕುಳಿತುಕೊಂಡಿದ್ದಾರೆ.

ಅಕಾಡೆಮಿಯ ಮುಂಭಾಗದಲ್ಲಿ ಒಂದು ಬೈಕ್ ನಿಂತಿದೆ ಹಾಗು ಕಾರ್ ನಿಂತಿದೆ.

ಇದು ಒಂದು ಮೀನುಗಳನ್ನು ಮಾರಾಟ ಮಾಡುವ ಶಾಪ್ ಆಗಿದೆ.

ಒಂದು ಸ್ಟೀಲ್ ಟ್ರೈ ಇದೆ ಹಣ ವರ್ಗಾಯಿಸಲು ಪೇಟಿಎಮ್ ಸ್ಕ್ಯಾನರ್ ಇದೆ.

ಕರ್ಟನ್ ನ ಮೇಲೆ ಬಿಳಿ ಹಳದಿ ಹೂಗಳನ್ನು ನೋಡಬಹುದು ಎರಡು ಬಟ್ಟಲುಗಳಿವೆ.

ಕೆಂಪು ಮತ್ತು ಹಳದಿ ಬಣ್ಣದ ಎರಡು ಬಲೂನ್ ಗಳನ್ನು ಇರಿಸಲಾಗಿದೆ.

ಒಬ್ಬ ವ್ಯಕ್ತಿ ನೀರಿನೊಳಗೆ ಜಾರುತ್ತಿದ್ದಾರೆ ಸಣ್ಣ ಸಣ್ಣ ಗಿಡಗಳಿವೆ.

ರೇಲ್ವೆ ಟ್ರ್ಯಾಕ್ ಗಳನ್ನು ಕಬ್ಬಿಣದಿಂದ ಮಾಡಲಾಗಿದೆ.

ಅವರು ಟೀ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಗು ಶೂ ಗಳನ್ನು ಧರಿಸಿದ್ದಾರೆ.

ಒಬ್ಬ ವ್ಯಕ್ತಿಯ ಕೈಯಲ್ಲಿ ಕಪ್ಪು ಬಣ್ಣದ ವಾಚ್ ಕಾಣಿಸುತ್ತಿದೆ.

ಬಸ್ ನ ಪಕ್ಕದಲ್ಲಿ ಮೂರು ಜನರಿದ್ದಾರೆ ಬಸ್ ನ ಮೇಲೆ ಲಗ್ಗೇಜ್ ಗಳಿವೆ.

ಇದು ಒಂದು ಸ್ಕೂಲ್ ರಿಸೆಪ್ಷನ್ ಹಾಲ್ ಆಗಿದೆ.

ಗೋಡೆಯ ಮೇಲೆ ಒಂದು ಗಡಿಯಾರವಿದೆ ಒಂದು ಫ್ಯಾನ್ ಇದೆ.

ಮೂರು ಜನರು ಕುಳಿತುಕೊಳ್ಳಬಹುದಾದಂತಹ ಚೇರ್ ಒಂದಿದೆ.

ಮನುಷ್ಯರು ಹಾಗು ಪ್ರಾಣಿಗಳನ್ನು ಹೋಲುವ ಪ್ರತಿಮಗಳಿವೆ.

ದೊಡ್ಡ ಮರಗಳಿವೆ ಹಾಗು ಲೈಟ್ಸ್ ಗಳಿವೆ.

ಬೋಟ್ ಗಳಲ್ಲಿ ಜನರಿದ್ದಾರೆ ಸ್ತ್ರೀಯರ ಹಾಗೂ ಪುರುಷರಿದ್ದಾರೆ.

ಇಲ್ಲಿ ಹಲವಾರು ಬಿ_ಎಂ_ಟಿ_ಸಿ ಬಸ್ ಗಳಿವೆ.

ಹಾಸ್ಪಿಟಲ್ ನ ಮುಂಭಾಗದ ಗೋಡೆಯನ್ನು ಗಾಜಿನಿಂದ ಮಾಡಲಾಗಿದೆ.

ಇದು ಒಂದು ಕಾಲೇಜಿನ ಮುಂಭಾಗವಾಗಿದೆ ಕಾಲೇಜಿನ ಮುಂಭಾಗದ ಗೋಡೆಯ ಮೇಲೆ ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಎಂದು ಬರೆಯಲಾಗಿದೆ.